ಈ ಗಿಡಗಳಲ್ಲಿ ಸುಂದರವಾದ ತರ ತರಹದ ಹೂವುಗಳು ಬಣ್ಣಬಣ್ಣದ ಹೂವುಗಳು ನಮಗೆ ಇಲ್ಲಿ ಕಂಡುಬರು ಕಂಡುಬರುತ್ತಿದೆ.

ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಇದನ್ನು ಸಿಮೆಂಟು ಮತ್ತು ಕಲ್ಲುಗಳಿಂದ ಈ ಈ--

ಇಲ್ಲಿ ಒಂದು ಸುಂದವಾದ ಅರಣ್ಯ ನಮಗೆ ಕಂಡುಬಂದಿದ್ದು ಇಲ್ಲಿ ಒಂದು ಗಾರ್ಡ್ನನ್ನು ಸ್ಥಾಪಿಸಿದ್ದಾರೆ ಮತ್ತು ಇಲ್ಲಿ ದೇವಸ್ಥಾನವೊಂದು ಕಂಡುಬಂದಿದೆ .

ಈ ದೇವಸ್ಥಾನದಲ್ಲಿ ಎಲ್ಲರು ಬಂದು ಪೂಜೆಯನ್ನು ಮಾಡಬಹುದು ಮತ್ತು ಈ ದೇವಸ್ಥಾನದಲ್ಲಿ ಸುಮಾರು ಜನರು ಬಂದು ಪೂಜೆ ಮಾಡುತ್ತಿರುವ ದ್ರಶ್ಯವನ್ನು --

ಒಂದು ರೋಡ್ ಅನ್ನು ಮಾಡಿರುವುದನ್ನು ನಾವು ಈ ಜಾಗದಲ್ಲಿ ಕಾಣಬಹುದು.

ಮತ್ತು ಇಲ್ಲಿ ಜಾಗದಲ್ಲಿ ನಾವು ಕೆಲಸ ಕಾರ್ಮಿಕರು ಕೆಲಸವನ್ನು ಮಾಡುವುದನ್ನು ನಾವು ಕಾಣಬಹುದು.

ಈ ಬ್ಯಾಂಕ್ಗಳಲ್ಲಿ ನಾವು ಹಣದ ವ್ಯವಹಾರವನ್ನು ಎ_ಟಿ_ಎಂ ಅನ್ನು ಮಾಡಿಸಬಹುದು.

ಇಲ್ಲಿ ನಾವು ಒಂದು ದಟ್ಟವಾದ ಕಬ್ ಎ.ಟಿ.ಎಂ. ಮತ್ತು ಎಚ್.ಡಿ.ಎಫ್.ಸಿ. ಬ್ಯಾಂಕ್ ಅನ್ನು ಎಚ್.ಡಿ.ಎಫ್.ಸಿ. ತರ ಎಲ್ಲ ತರ ಒಂದು ಬ್ಯಾಂಕನ್ನು ಕಾಣಬಹುದು.

ಅಕೌಂಟ್ ಅನ್ನು ಮಾಡಿಸಬೇಕು ಅಕೌಂಟ್ ನಾವು ಇಲ್ಲಿ ಹಣದ ವ್ಯವಹಾರವನ್ನು ಮಾಡುಲು ನಮಗೆ ಸುಲಭವಾದ ದಾರಿಯಾಗಿದೆ --

ಒಂದು ಮನೆಯು ಕಂಡುಬರುತ್ತಿದೆ ಮತ್ತು ಇಲ್ಲಿ ಪೆಟ್ರೋಲ್ ಬಂಕ್ ತರಹದ್ದು ಒಂದು --

ಒಂದು ಮನೆಯು ಕಂಡುಬರುತ್ತಿದೆ ಮತ್ತು ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ತರಹದ ಒಂದು --

ಇಲ್ಲಿ ಇಲ್ಲಿ ಒಂದು ನಮಗೆ ದಟ್ಟವಾದ ಒಂದು ಮೈದಾನ ನಮಗೆ ಕಂಡುಬಂದಿದೆ ಇಲ್ಲಿ .

ಇಲ್ಲಿ ನಾವು ನೋಡುವುದೇನೆಂದರೆ ಇಲ್ಲಿ ಒಂದು ದೊಡ್ಡದಾದ ಒಂದು ಜಾಗದಲ್ಲಿ ಒಂದು ಮೂರ್ತಿಯ ಸ್ಥಾಪನೆಯನ್ನು ಮಾಡಿದ್ದಾರೆ.

ಮತ್ತು ಈ ಜಾಗ ಪಕ್ಕದಲ್ಲಿ ರೋಡ್ ಹೋಗಿರುವುದನ್ನು ಕಾಣಬಹುದು.

ಮತ್ತು ಇಲ್ಲಿ ಜನರು ನಡೆದುಕೊಂಡು ಹೋಗಲು ಒಂದು ದಾರಿಯನ್ನು ದಾರಿಯನ್ನು ಸಹ ನಾವು ಕಾಣಬಹುದು ಇಲ್ಲಿ.

ನಾವು ಇಲ್ಲಿ ಏನನ್ನು ಕಾಣಬಹುದು ಎಂದರೆ ಈ ದ್ರಶ್ಯದಲ್ಲಿ ನಾವು --

ಇಲ್ಲಿ ಇಲ್ಲಿ ಎಲ್ಲ ಜನರು ಆಟೋ ಆಟೋಗಳಿಗೆ ಹತ್ತು ಹತ್ತುತ್ತಿದ್ದಾರೆ.

ಇದು ಇದು ಈ ಜಗದಲ್ಲಿ ನಾವು ಏನನ್ನು ನೋಡಬಹುದೆಂದರೆ --

ಒಂದು ಒಂದು ಮಕ್ಕಳು ಆಟವಾಡುವ ಮಕ್ಕಳು ಓದಬೇಕಾದ ಪುಸ್ತಕಗಳು ಮತ್ತು ಮಕ್ಕಳು ಕಾಲಹರಣ ಮಾಡಬೇಕಾದಲ್ಲಿ --

ಮತ್ತು ಇಲ್ಲಿ ದೊಡ್ಡದಾದ ಮೆಟ್ಟಲುಗಳು ಈ ದೇವಸ್ಥಾನದ ಒಳಗೆ ಪ್ರವೇಶಿಸಲು ದೊಡ್ಡದಾದ ಮೆಟ್ಟಲುಗಳು ನಮಗೆ ಈ ಚಿತ್ರದಲ್ಲಿ ಕಂಡುಬರುತ್ತಿದೆ.

ಇದು ಒಂದು ದೊಡ್ಡದಾದ ಒಂದು ದಟ್ಟವಾದ ಜಗದಲ್ಲಿ ಈ ಮೈದಾನವನ್ನು ಸ್ಥಾಪಿಸಿರಬಹುದು.

ಮತ್ತು ಈ ಸುತ್ತಮುತ್ತಲಿನಲ್ಲಿ ಗಾರ್ಡೆನ್ ಗಳು ನಮಿಗೆ ಈ ಚಿತ್ರದಲ್ಲಿ ಕಾಣುತ್ತಿವೆ.

ಮತ್ತು ಈ ಚಿತ್ರದಲ್ಲಿ ಎಲ್ಲ ರೀತಿಯ ಮಕ್ಕಳು ಆಟವಾಡುವುದು ಈ ಚಿತ್ರದಲ್ಲಿ ನಮಗೆ ಗೋಚರವಾಗುತ್ತಿದೆ.

ಮತ್ತುಇಲ್ಲಿ ಎಲ್ಲ ತರಹದ ದಿನರು ಆಹ್ಹ್ ಆಚರಣೆಯನ್ನು ಆಚರಿಸುತ್ತಿರುವ ಒಂದು ಚಿತ್ರ ಚಿತ್ರಣವು ನಮಗೆ ಈ ಚಿತ್ರದಲ್ಲಿ ಕಂಡು ಕಂಡುಬರುತ್ತಿದೆ.

ಈ ಸೂಪರ್ ಮಾರ್ಕೆಟ್ ನಮಗೆ ಬೇಕಾದ ಎಲ್ಲ ತರಹದ ವಸ್ತುಗಳು ನಮಗೆ ಇಲ್ಲಿ ದೊರೆಯುತ್ತವೆ.

ಇದು ಕಂಡುಬರುತ್ತೆ ಮತ್ತು ಎಲ್ಲಿ ಹೋಟೆಲ್ಗಳು ಮತ್ತು ಹೋಟೆಲ್ಗಳ ಮುಂದೆ ಹೋಟೆಲ್ಲನ್ನು ಸ್ಥಾಪಿಸುತ್ತಿರುವ ಒಂದು ಬ್ಯಾನೆರ್ ಸಹ ಇಲ್ಲಿ ಹೋಟೆಲ್ ಮುಂದೆ ಕಾಣಿಸ್ತಾಇದೆ ಇಲ್ಲಿ ನಿಂತಿದೆ .

ಹಾಕುತ್ತಿದ್ದನ್ನ ನಾವೇ ನೋಡಿದ್ದೇನೆ ಮತ್ತು ಇಲ್ಲಿ ಎಲ್ಲ ತರಹದ ಕಟ್ಟಡಗಳನ್ನ ಈ ದ್ರಶ್ಯದಲ್ಲಿ ಮತ್ತು ಎಲ್ಲ ದ್ರಶ್ಯದಲ್ಲಿ ಮತ್ತೆಲ್ಲತರಹದ ಇಲ್ಲಿ ನಿಂತಿರುವ ಮನುಷ್ಯರನ್ನು ನಾವು ಈ ದ್ರಶ್ಯದಲ್ಲಿ ಕಾಣಬಹುದು.